ಮತ್ತು ಅವನನ್ನು ನೋಡಬಹುದು ನೀಲಿ ಡ್ರೆಸ್ ಮತ್ತು ಬ್ಲಾಕ್ ಪ್ಯಾಂಟ್ ಮತ್ತು ಶೂ ಗಳನ್ನು ಹಾಕೊಂಡಿದ್ದಾನೆ.

ಮತ್ತೆ ಹಿಂದೆ ಒಂದು ಮನೆಯನ್ನು ಕಾಣಬಹುದು ಅದು ಓಲ್ಡ್ ಆಗಿದೆ ಮತ್ತು ಒಂದು ತೆಂಗಿನ ಮಾರಸ ಇದೆ ಅಲ್ಲಿ ನಾವು ನೋಡಬಹುದು ಇದು ತುಂಬಾ ಚೆನ್ನಾಗಿದೆ ನೋಡಿ.

ಇವನಿಗೆ ಮಾಡಲು ಕೆಲಸವಿಲ್ಲವಿದೆ ಜಿಮ್ ಗೆ ಬಂದು ಜಿಮ್ ನಲ್ಲಿ ಜಿಮ್ನ ಶುರು ಆಗೋಕಿನ್ ಮುಂಚೆಒಂದು ಸೆಲ್ಫಿ ತೆಗಿದುಕೊಂಡು ಅಪ್ಲೋಡ್ ಮಡಿದ ಹಾಗೆ ಕಾಣುತ್ತಿದೆ .

ಇದು ಹಿಂದೂ ಧರ್ಮದ ಒಂದು ಆಚರಣೆಯಾಗಿದ್ದು ಇಲ್ಲಿ ನೋಡಬಹುದು ಅನೇಕ ರೀತಿಯ ಮಕ್ಕಳು ಮತ್ತು ಅವರ ತಾಯಂದಿರು ಸೇರಿ ಇಲ್ಲಿ ಪೂಜೆಯನ್ನು ಮಾಡುತ್ತಿದಾರೆ .

ಮತ್ತು ಅವರು ಹಣೆಗೆ ಕೇಸರಿ ಕೆಳಸರಿಯ ಬಣ್ಣದ ಕುಂಕುಮವನ್ನು ಹಂಚಿಕೊಂಡ್ಡಿದ್ದರೆ ಮತ್ತು ಅವರು ಭಕ್ತಿಯಿಂದ ಪೂಜೆ ಮಾಡಲಾಗುತ್ತಿದೆ .

ಇಲ್ಲಿ ನಾವು ನೋಡಬಹುದು ಮೀನುಗಳನ್ನು ಹೇಗೆ ಕೊಯಿದು ಸಣ್ಣ ಸಣ್ಣ ಪೀಸ್ ಗಳನ್ನಾಗಿ ಮಾಡಿ ಮಾರಲು ಕುಳಿತ್ತಿದ್ದಾರೆ ಅಂತ .